ಇಲ್ಲಿ ಬ್ಲ್ಯಾಕ್ ಕಲರ್ ನ ಕುರ್ಚಿ ಕಾಣಿಸುತ್ತಿವೆ.

ಮುಂದೆ ಟೇಬಲ ನ ಮೆಲೆ ಗೋಲ್ಡನ್ ಬಣ್ಣದ ಪರದೆ ಇದೆ.

ಎಲ್ಲ ಗಿಡಗಳು ಕಾಣಿಸುತ್ತವೆ ಮತ್ತು ಕಬ್ಬಿಣದ ದಂಟಗಳು ಕಾಣುತ್ತಿವೆ.

ಹಿಂದೆ ಮತ್ತೆ ಹಳದಿ ಬಣ್ಣದ ಒಂದು ಮೆಷೀನ್ ಕಾಣುತ್ತಿದೆ.

ಸುತ್ತ ತಗಳುಗಳು ಕಾಣುತ್ತಿವೆ ಒಳಗೆ ವ್ಯಕ್ತಿಗಳು ಕಾಣುತ್ತಿದ್ದಾರೆ.

ಸುತ್ತಲಿನ ನೆಲ ಹುಲ್ಲಿನ ಪಡಿ ಕಾಣುತ್ತಿವೆ.

ಇಲ್ಲಿ ಅನೇಕ ತರಹದ ಸಾಮಾಗ್ರಿಗಳು ಕೂಡ ಕಾಣಿಸುತ್ತಿವೆ.

ಮತ್ತು ಒಂದು ಕಟ್ಟಡವು ಹಸಿರು ಮತ್ತು ಬಿಳಿ ಬಣ್ಣವನ್ನು ಹೊಂದಿದೆ.

ಮುಂದೆ ಒಂದ್ ಎರಡು ಗಿಡಗಳು ಕಾಣಿಸುತ್ತಿವೆ.

ಪೋಸ್ಟರ್ ನ ಮೇಲೆ ಅಕ್ಷರಗಳು ಕೂಡ ಕಾಣಿಸುತ್ತಿವೆ.

ಎದುರು ಒಂದು ನೀರಿನ ಬಾಟಲ್ ಕಾಣುತ್ತಿದೆ ಬಾಟಲಿನ ಮೇಲೆ ಒಂದು ಗ್ಲಾಸ್ ಕಾಣುತ್ತಿದೆ.

ಇದು ಒಂದು ನದಿ ತರ ಇದೆ ಇಲ್ಲಿ ನೀರು ಕಾಣಿಸುತ್ತಿವೆ.

ಇಲ್ಲಿ ಒಂದು ಸ್ಟೇಜ್ ಇದೆ ಸ್ಟೇಜ್ ಇನ ಮೇಲೆ ಒಬ್ಬ ಮದಿಮಗ ನಿಂತಿದ್ದಾನೆ.

ಮತ್ತು ಲೈಟ್ ಗಳು ಕಾಣಿಸುತ್ತಿವೆ ಕೆಳಗೆ ಕಾ ಟೇಬಲ್ ನ ತರಹ ಒಂದು ಸ್ಟೂಲ್ ಇದೆ.

ಇದು ಒಂದು ಮೆಡಿಕಲ್ ಮತ್ತು ಜೆನರಲ್ ಸ್ಟೋರ್ ಕಾಣಿಸುತ್ತಿದೆ.

ಮತ್ತು ಸುತ್ತ ಕಬ್ಬಿಣದ ದಂಟಗಳು ಕಾಣುತ್ತಿವೆ.

ಒಬ್ಬ ವ್ಯ ಇಬ್ಬರು ವ್ಯಕ್ತಿಗಳು ಕುಳಿತಿದ್ದಾರೆ.

ಮತ್ತು ಒಂದು ಪೋಸ್ಟರ್ ಕಾಣುತ್ತಿದೆ ಕೆಳಗೆ ಜನರು ನಿಂತಿದ್ದಾರೆ.

ಒಬ್ಬ ವ್ಯಕ್ತಿಯು ಕಬ್ಬಿಣದ ರಾಡನ್ನು ಬೆಂಕಿ ನಲ್ಲಿ ಇಟ್ಟಿರೋದು ಕೂಡ ಕಾಣಿಸುತ್ತಿದೆ.

ಕೆಳಗೆ ಬಟ್ಟೆ ಧರಿಸಿರುವ ವ್ಯಕ್ತಿಗಳ ಹಾಗೆ ಗೊಂಬೆಗಳು ಕಾಣಿಸುತ್ತಿವೆ.

ಅದು ಬಿಳಿ ಮತ್ತು ಕೇಸರಿ ಬಣ್ಣದ ಗೋಡೆ ಕಾಣುತ್ತಿದೆ.